ತು ಅವರ ಕೈಯಲ್ಲಿ ಒಂದು ಬಿಳಿ ಬಣ್ಣದ ಪುಸ್ತಕವಿದೆ ಮತ್ತು ನನಗೆ ಪೆನ್ ಕೂಡ ಕಾಣಿಸ್ತಾ ಇ--

ಒಬ್ಬ ಮನುಷ್ಯ ಕಾಣಿಸ್ತಾ ಇದ್ದಾನೆ ಆತನ ಪಕ್ಕ ಇನ್ನೊಬ್ಬ ಮನುಷ್ಯ ಕೂಡ ಕಾಣಿಸ್ತಾ ಇದ್ದಾನೆ.

ಮತ್ತು ಮಣ್ಣಿನ ರಾಶಿ ಕೂಡ ಕಾನಸ್ತಾ ಇದೆ.

ಒಬ್ಬ ಮನುಷ್ಯ ನಡೆದುಕೊಂಡು ಹೋಗುತ್ತಿರುವುದನ್ನು ನೋಡಬಹುದು.

ನನಗೆ ಒಂದು ಸ್ಕೂಲ್ ಕಾಣುಸ್ತಿದೆ ಸ್ಕೂಲ್ನ ಗೋಡೆಯ ಮೇಲೆ ಹಲವಾರು ಸ್ವಾತಂತ್ರ ಹೋರಾಟಗಾರರ ಭಾವಚಿತ್ರವನ್ನು ನೋಡಬಹುದು.

ಬೈಕ್ ಗಳನ್ನು ಒಂದು ಶೋರೂಮ್ ನ ಒಳಗಡೆ ಇರಿಸಿದ್ದಾರೆ.

ಮತ್ತು ಬೈಕ್ ನ ಭಾವಚಿತ್ರಗಳು ಕೂಡ ಕಾಣಿಸ್ತಾ ಇದೆ.

ಮತ್ತು ನೆಲ ಕೂಡ ಕಾಣಿಸ್ತಾ ಇದೆ.

ಲೈಟ್ ನಾ ದಂಡೆ ಕೂಡ ಕಾಣಿಸ್ತಾ ಇದೆ.

ಮತ್ತು ಒಂದು ಜರಿ ಕೂಡ ಕಾಣಿಸ್ತಾ ಇದೆ ಒಂದು ಬಂಡೆ ಕಾಣಿಸ್ತಾ ಇದೆ.

ಮತ್ತು ಒಬ್ಬ ಮನುಷ್ಯ ಕಾಣುಸ್ತಾಯಿದಾನೆ ಆತ ನಡೆದುಕೊಂಡು ಹೋಗುತ್ತಿದ್ದಾನೆ.

ಒಂದು ಸ್ಟೂಲ್ ಕೂಡ ಕಾಣಿಸ್ತಾ ಇದೆ ಮತ್ತು ನೀರು ಕಾಣಿಸ್ತಾ ಇದೆ ಮತ್ತು ಹಲವಾರು ಚಿಕ್ಕ ಚಿಕ್ಕ ಗಿಡಗಳು ಕಾಣಿಸ್ತಾ ಇದಾವೆ.

ನನಗೆ ಒಂದು ನದಿ ಕಾಣಿಸ್ತಾ ಇದೆ ನದಿಯ ಮೇಲೆ ಇರುವ ಚಿಕ್ಕ ಅಣೆಕಟ್ಟು ಕೂಡ ಕಾಣಿಸ್ತಾ ಇದೆ.

ಮತ್ತು ಬಸ್ ನ ಮೆಟ್ಟಿಲ ಮೇಲ್ಗಡೆ ಒಬ್ಬ ಮನುಷ್ಯ ಹೋಗುತ್ತಿರುವುದು ಕೂಡ ಕಾಣಬಹುದು.

ಆಗ ಮೂರು ಸೈಕಲ್ ಕಾಣಿಸ್ತಾ ಇದೆ ಮತ್ತು ಒಂದು ಸೈಕಲ್ ಅನ್ನು ಒಬ್ಬ ಮನುಷ್ಯ ತಳುತ್ತಿರುವುದನ್ನು ನೋಡಬಹುದು.

ಅಣತೆ ದೂರದಲ್ಲಿ ಸೂರ್ಯನ ಕಿರಣ ಒಳ ಬರುವುದನ್ನು ಕೂಡ ನೋಡಬಹುದು.